ಇದು ಹುಬ್ಬಳ್ಳಿ ಧಾರ್ವಾಡ್ ಪ್ರಾಧಿಕಾರ ಅಂತ ಹೇಳಿ ಎಲ್ಲಾ ಬರ್ದಿದ್ದೈತ್ರಿ.

ಇದು ಏರ್ಪೋರ್ಟ್ ರೀ ಇಲ್ಲಿ ಏರೋಪ್ಲೇನ್ ನಿಂತೈತ್ರಿ.

ಇದು ಪಾರ್ಕ್ ಅಂತ ಕಾಣುತ್ತೆ ರೀ ಈಜು ಕೊಳ ಅಯ್ತೆ ಈ ನಟ್ ನಡುವ --

ಇದು ವಯಸ್ಸಾದವ್ರು ಮಕ್ಕಳ ಎಲ್ಲಾ ಬರ್ತಾವ ಕಾಣುತ್ತ್ರಿ. ಗಿಡಿಗೊಳ್ಡಾಗ್ ಗಿಡ ಚಂದ್ ಅದಾವ್ ರೀ. ಗಿಡದಾಗ್ ಹೂವ ಅರ್ಲ್ಯಾವ್ ರೀ. ನೋಡಾಕ್ ಯಲ್ಲ ಬಹಳ ಚೆಂದ ಅಯ್ತ್ರಿ.

ಇದು ನೀರಿನ ಡ್ಯಾಮ್ ರೀ. ಈಗ ಸದ್ಯಕಂತು ನೀರ್ ಬರ್ತಿಲ್ ರೀ ಅದ್ರಾಗ ಮಳೆಗಾಲದಾಗ್ ಏನೋ ಬರ್ಬಹುದು ಆದ್ರ ನೋಡಕ್ ಎಲ್ಲಾ ಚೆಂದ್ ಕಾಣಾಕ್ ಹತ್ತೈತ್ರಿ ಮೊ ಮೋಡ--

ಆಜು ಬಾಜು ಹಸುರು ಪಕ್ಕ ದಾರಿ ಎಲ್ಲಾ ಚೆನ್ನಾಗ್ ಅಯ್ತೆ.

ಇದು ಬಸ್ ಸ್ಟಾಪ್ ರೀ ಇದು ಬಹಳ ಜನ ಅದರಿ ಹೋಗೋರು ಒಂದ್ ಬಸ್ ನಿಂತೈತ್ರಿ.

ಚೆಂದ ಅಯ್ತ್ರಿ ಸುತ್ತ ಹಸಿರು ಅಯ್ತ್ರಿ.